ಇದು ಒಂದು ದೊಡ್ಡದಾದ ಎ_ಸಿ ಚಿತ್ರಮಂದಿರ ಎಂದು ಬೋರ್ಡ್ ಅನ್ನು ಹಾಕಲಾಗಿದೆ.

ಇದರಲ್ಲಿ ಒಂದು ದೊಡ್ಡದಾದ ಶಿವನ ಮೂರ್ತಿ ಇರುವಂತೆ ಕಾಣಿಸುತ್ತಿದೆ.

ಇದರಲ್ಲಿ ಅವನು ತನ್ನ ಕಿವಿಗಳಿಗೆ ಏರಫೋನ್ ಅನ್ನು ಧರಿಸಿದ್ದಾನೆ.

ಇದರ ಮೇಲೆ ರೈಲು ಹೋಗಲು ಅಳಿಯನ್ನು ಹಾಕಲಾಗಿದೆ.

ಇದು ಒಂದು ಮಕ್ಕಳು ಆಟ ಆಡುವಂತಹ ಜಾಗದಂತೆ ಕಾಣಿಸುತ್ತಿದೆ.

ಮತ್ತು ಇದರಲ್ಲಿ ಕಲ್ಲಿನ ಒಂದು ಚಪ್ಪರದ ರೀತಿ ಕಾಣಿಸುತ್ತಿದೆ.

ಇದರಲ್ಲಿ ಹಲವಾರು ಗ್ರಾಹಕರು ತಮ್ಮ ಸೇವೆಗಾಗಿ ಬಂದು ಕುಳಿತಿದ್ದಾರೆ.

ಮತ್ತು ಇದರ ಮೇಲುಗಡೆ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಎಂದು ಬೋರ್ಡ್ ಕೂಡ ಅಳವಡಿಸಲಾಗಿದೆ.

ಇದು ಒಂದು ಸಮಾರಂಭದ ಮುಂಭಾಗದಲ್ಲಿ ಡಿಸೈನ್ ಮಾಡಿರುವ ರೀತಿ ಕಾಣಿಸುತ್ತಿದೆ.

ಮತ್ತು ರ್ಯಾಕಿನಲ್ಲಿ ಯಾವ ಪುಸ್ತಕ ಇದೆ ಎಂದು ಬೋರ್ಡ್ ಕೂಡ ಹಾಕಲಾಗಿದೆ.

ಇದು ವ್ಯಯಾಮ ಮಾಡುವ ಜಿಮ್ ನಂತೆ ಕಾಣಿಸುತ್ತಿದೆ.

ಮತ್ತು ಇದರ ಮುಂದೆ ಕೆಂಪು ಬಣ್ಣದ ಟೈಲ್ಸ್ ಅನ್ನು ಹಾಕಲಾಗಿದೆ.

ಮತ್ತು ಇದರ ಹಿಂಭಾಗದಲ್ಲಿ ಒಂದು ಮರ ಕೂಡ ಇದೆ.

ಒಬ್ಬ ವ್ಯಕ್ತಿಯ ಮುಂದೆ ಕಂಪ್ಯೂಟರ್ ಕೂಡ ಇದೆ.

ಮುಂಭಾಗದಲ್ಲಿ ಒಂದು ಕೂಲರ್ ಕೂಡ ಕಾಣಿಸುತ್ತಿದೆ.

ಇದು ಒಂದು ಪಾರ್ಕ್ ರೀತಿ ಕಾಣಿಸುತ್ತಿದೆ.

ಮತ್ತು ಟ್ರ್ಯಾಕಿನಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುವ ರೀತಿ ಕಾಣಿಸುತ್ತಿದೆ.

ಇದರಲ್ಲಿ ಒಂದು ದೊಡ್ಡ ಯಂತ್ರ ಕಾಣಿಸುತ್ತಿದೆ.

ಪಕ್ಕದಲ್ಲಿ ಒಂದು ಸ್ಕ್ರೀನ್ ಕೂಡ ಕಾಣಿಸುತ್ತಿದೆ.

ಅದರಲ್ಲಿ ಒಬ್ಬ ವ್ಯಕ್ತಿ ಜ್ಯೂಸ್ ಅನ್ನು ತೆಗೆದುಕೊಳ್ಳುವ ದೃಶ್ಯ ಕಾಣಿಸುತ್ತಿದೆ.

ಇದರಲ್ಲಿ ಒಂದು ಗೇಟ್ ಮತ್ತು ಸುತ್ತ ಕಾಂಪೌಂಡ್ ರೀತಿ ಕಾಣಿಸುತ್ತಿದೆ.

ಇದು ಯಾವುದೋ ಎರಡು ಬಿಲ್ಡಿಂಗ್ ಗಳ ಮಧ್ಯ ಹಿಡಿದಿರುವ ಫೋಟೋ ದಂತೆ ಕಾಣಿಸುತ್ತಿದೆ.